ಕೆಳಗೆ ನೆಲ ಕೂಡ ಹಚ್ಚ ಹಸಿರು ಕಾಣುತ್ತಿದೆ.

ಇಲ್ಲಿ ಎರಡು ಕಂಬಗಳು ಕಾಣಿಸುತ್ತಿವೆ ಅದಕ್ಕೆ ನೆಟ್ ಕಾಣಿಸುತ್ತಿದೆ.

ಇಲ್ಲಿ ವೈರ್ ಕಾಣಿಸುತ್ತಿದೆ ಆದರ ಕೆಳಗೆ ಕವರ್ ಕಾಣಿಸುತ್ತಿದೆ.

ಹಾಗು ಬೈಕ್ ಕಾಣಿಸುತ್ತಿದೆ ಮತ್ತು ಡಸ್ಟ್ ಬಿನ್ ಕಾಣಿಸುತ್ತಿದೆ.

ಈ ಒಂದು ಗುಂಪು ಮಾಡಿ ಎಲ್ಲರೂ ಯೋಗಾಸನವನ್ನ ಮಾಡುತ್ತಿದ್ದಾರೆ.

ಹಾಗು ಅವರು ಹಾಸಿಕೊಂಡಿರುವ ಚಾಪೆಗಳು ಬಣ್ಣಬಣ್ಣದ ಚಾಪೆಗಳು ಕಾಣಿಸುತ್ತಿವೆ.

ಹಾಗು ಔಷಧಿಗಳ ಮತ್ತು ಇಬ್ಬರು ವ್ಯಕ್ತಿಗಳು ಕಾಣಿಸುತ್ತಿದ್ದಾರೆ.

ಇಲ್ಲಿ ಮನೆಗಳು ಕಾಣುತ್ತಿವೆ ಹಿಂದೆ ಗುಡ್ಡ ಕಾಣಿಸುತ್ತಿದೆ.

ಮೇಲೆ ಬಿಳಿ ಮತ್ತು ಹಸಿರು ಬಣ್ಣದ ಗೋಡೆ ಕಾಣುತ್ತಿದೆ.

ಮತ್ತು ಫ್ಯಾನ್ ಕಾಣಿಸುತ್ತಿದೆ ಕೆಳಗೆ ಜಾಮ್ ಖಾನೆ ಕಾಣಿಸುತ್ತಿದೆ.

ಇಲ್ಲಿ ನೆಲದ ಮೇಲೆ ಕುಳಿತುಕೊಂಡು ಯೋಗಾಸನವನ್ನು ಮಾಡುತ್ತಿದ್ದಾರೆ.

ಅದರ ಬಾಜು ಒಂದು ಟೇಬಲ್ ನ ತರಹ ಇದೆ ಅದರ ಮೇಲೊಂದು ರೆಡ್ ಕಲರ್ ನ ಪರದೆ ಕಾಣುತ್ತಿದೆ.

ಮತ್ತು ಸೆಲ್ಫ್ ನ ತರಹ ಇರುವ ಅದರ ಒಳಗೆ ಸಣ್ಣ ಸಣ್ಣ ಸೈಕಲ್ ಗಳು ಇಟ್ಟಿದ್ದಾರೆ.

ಕ್ಯಾರೇಟ್ನಲ್ಲಿ ಟಮೆಟೊ ಕಾಣಿಸ್ತಿವೆ ಮತ್ತು ಪತ್ತಗೋಬಿ ಕಾಣಿಸುತ್ತಿದೆ.

ಒಂದು ಫ್ಯಾನ್ ಕಾಣುತ್ತಿವೆ ಬಾಜು ಕರೆಂಟಿನ ಬಟನ್ನುಗಳು ಕಾಣುತ್ತಿವೆ.